ಸೋ ಇದನ್ನು ಬಂದಿ ಒಂದು ಹಿಂದೂ ಟೆಂಪಲ್ ಅದೇ ತರನು ಕುಡ ಮುಸಲ್ಮಾನರ ಟೆಂಪಲ್ ಆಗಿರುತ್ತೆ ಲೈಕ್ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅವರ್ಗೂನು ಕೂಡ ತುಂಬಾ ಯೂಸ್ ಆಗುತ್ತೆ ಲೈಕ್ ಹೂವ ಹಾಕದಾಗ್ಲಿ ಹಸಿರು ಕಲರ್ ಇದಾಕದಾಗ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ .

ಹಾಗೆ ಎಲ್ಲರಿಗೂ ಕೂಡ ಯೂಸ್ ಇದೆ. ಪೋಸ್ಟ್ ಆಫೀಸ್ ಇಂದ ಅಮೌಂಟ್ ಬರೋದಾಗಲಿ ವಯಸ್ಸಾದವರಿಗೆ ತುಂಬಾ ಯೂ--

ಸೋ ಇದು ಬಂದ್ಬಿಟ್ಟು ಒಂದು ಹೂವಿನ ಹಾರ ಇರಬಹುದು .ಲೈಕ್ ನೋಡೋದಕ್ಕೂ ಕೂಡ ಚೆನ್ನಾಗಿದೆ .ಅವರಿಗೂನು ಕೂಡ ಇಷ್ಟ ಆಗುತ್ತೆ ದೊಡ್ಡ ಹೂವಿನ ಹಾರ ಆಗಿರಬಹುದು ಸಣ್ಣ ಸಣ್ಣದ್ರಿಂದ ದೊಡ್ಡದಾಗಿರಬಹುದು. ನಾವ್ ಯಾವ್ ತರ ಆರ್ಡರ್ ಕೊಡ್ತೀವಿ ಎಲ್ಲ ತರ ಕೂಡ ಮಾಡಿಕೊಡುತ್ತಾರೆ.

ಚನ್ನಾಗಿ ಕೂಡ ಇದೆ ನೋಡೋದಕ್ಕೆ ಡೆಕೋರೇಷನ್ ಕೂಡ ಫ್ಲವರ್ದು ಸೆಲೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಇದೆ.

ಈ ಒಂದು ಮನೆಯಲ್ಲಿ ಪೂಜೆ ಮಾಡೋದಿಕ್ಕೆ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಳ್ಸನು ಕೂಡ ಚೆನ್ನಾಗಿ ಇಟ್ಟಿದ್ದಾರೆ ಲೈಕ್ ಎಲ್ಲರು ಕೂಡ ಮನೆಲಿ ಫಂಕ್ಷನ್ ಇದ್ರೆ ಕೂಡ ಎಲ್ಲರೂ ಇದೇ ತರ ಇರಬೇಕಂತ ಅನ್ಕೊಂತಾರೆ ಇದು ಕೂಡ ತುಂಬಾ ಯೂಸ್ ಆಗುತ್ತೆ.

ಸೋ ಇದು ಒಂದು ಬಿರಿಯಾನಿ ಆಗಿರಬಹುದು ಲೈಕ್ ನೋಡೋದಕ್ಕೂನು ಕೂಡ ಚೆನ್ನಾಗಿದೆ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ ಸೋ ಎಲ್ಲರಿಗೂನು ಕೂಡ ಯೂಸ್ ಆಗುತ್ತೆ.

ಇದು ಬಂದ್ ಬಿಟ್ಟು ಆಗಿನ ಕಾಲದ ಟೆಂಪಲ್ ಇರಬಹುದು ಲೈಕ್ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಟೆಂಪಲ್ ನೋಡೋದಕ್ಕೂನು ಕೂಡ ಚೆನ್ನಾಗಿದೆ.

ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗಲಿ ತುಂಬಾನೇ ಯೂಸಿ ದೆ ಡ್ಯಾನ್ಸಿಂದ ಚೆನ್ನಾಗ್ ಕೂಡ ಇರು --

ನಾಳೆ ಕೆಲ್ವಿನ್ಇಷ್ಟಾನು ಪಡುತ್ತಾರೆ ಚೆನ್ನಾಗೂ ಕೂಡ ಇದೆ.